ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಚಿಕ್ಕ ಬಾಲಕಿಯನ್ನು ಕೂಡ ನೋಡಬಹುದು ಒಬ್ಬ ಮಹಿಳೆಯನ್ನು ಸಹ ನಾವಿಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ನೀರಿನ ನೀರ್ರುವಂತಹ ಒಂದು ಸ್ಥಳನ ನೋಡ್ತಾ ಇದ್ದೀವಿ ನೀರಿನ ಸುತ್ತಲೂ ಗಿಡ ಹಚ್ಚು ಹಸಿರಾಗಿ ಕಾಣಿಸ್ತಾ ಇದೆ .

ಮೇಲೆ ತುಂಬಾ ಸುಂದರವಾಗಿ ಲೈಟಿಂ ದ ಡೆಕೋರೇಷನ್ ಮಾಡಿದ್ದಾರೆ ಮೇಲೆ ಚಂದ್ರನ ಆಕಾರದಲ್ಲಿ ಲೈಟ್ ಕೂಡ ಕಾಣಿಸ್ತಾ ಇದೆ ಸುಂದರವಾಗಿದೆ .

ಈ ಚಿತ್ರದಲ್ಲಿ ನಾವು ಒಂದು ಆಟದ ಮೈದಾನವನ್ನ ನೋಡ್ತಾ ಇದ್ದೀವಿ. ಆಟದ ಮೈದಾನದಲ್ಲಿ ಕ್ರಿಕೆಟನ್ನ ಸ್ಪೋರ್ಟ್ ಆಡ್ತಾ ಇದ್ದಾರೆ

ಈ ಚಿತ್ರದಲ್ಲಿ ನಾವು ಬ್ಲೂ ಸಿಂಕ್ಟನ್ನ ಮೇಕಪ್ ಅಂಡ್ ಬ್ಯೂಟಿ ಪಾರ್ಲರ್ ಸಲೂನ್ ಅನ್ನ ನಾವು ನೋಡ್ತಾ ಇದ್ದೀವಿ ಮುಂದೆ ಒಂದು ಸೋಫಾ ಇಟ್ಟ ಇಡಲಾಗಿದೆ ಟೇಬಲ್ ಮೇಲೆ ಒಂದು ಹಳದಿ ಬಣ್ಣದ ಹೂವೀನ ಕುಂಡ ಇಟ್ಟಿದ್ದಾರೆ.

ಹಾಗೂ ಡ್ರಮ್ ಸೆಟ್ ಇದೆ ಉಮ್ಹ ತಬಲ ಇದೆ ಹೆಲ್ಮೆಟ್ ಇದೆ ಆಹ್ಹ್ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿಆಹ್ಹ್ ಡ್ರಮ್ ಗೆ ಸಂಬಂಧಪಟ್ಟ ರಿಂಗ್ಸ್ ನೋಡಬಹುದು.